ಇದೊಂದು ಚಿತ್ರಣವಾಗಿದ್ದು ಇವ್ರ್ ಇಬ್ರು ಈ ರೀತಿಯಾಗಿ ಇಲ್ಲಿ ಬೋಟಿಂಗ್ ಹೋಗ್ತಾ ಇರೋದನ್ನ ನೋಡಬಹುದು ಸುತ್ತ ಮುತ್ತಲಿನ ಪ್ರದೇಶದಲ್ಲಿ ತುಂಬಾ ಮರ ಗಿಡಗಳು ಕೂಡ ಇಲ್ಲಿ ಬೆಳೆದಿದೆ .

ಇನ್ನೊಬ್ಬ ಹುಡುಗ ಈ ರೀತಿಯಾಗಿ ಇಲ್ಲಿ ಕೂತಿದ್ದಾನೆ ಹಾಗೂ ಇಲ್ಲೊಬ್ಬ ನಿಂತಿದ್ದಾನೆ ಇಲ್ಲಿ ಹಾಗೂಇಲ್ಲೊಬ್ಬ ಸುತ್ತಮುತ್ತನಿಂತಿದ್ದಾರೆ ಸುತ್ತ ಮುತ್ತ ತುಂಬಾ ಮರ ಗಿಡಗಳು ಇದೆ ಇದನ್ನು ಕೂಡ ಇಲ್ಲಿ ನೋಡ್ಬಹುದು.